ಇಲ್ಲಿ ಸಹ ವಿದ್ಯಾರ್ಥಿನಿಯರು ಕರ ಕುಶಲ ಕಾರ್ಯಕ್ರಮವನ್ನ ಮಾಡ್ತಾಯಿದ್ದಾರೆ ಅಂದರೇ ಬಣ್ಣ ಬಣ್ಣದ ನೋಡಿ ಗುಲಾಬಿ ಹಸಿರು ಬಣ್ಣದ ಪೇಪರ್ಗ ಳನ್ನ ತಗೊಂಡು ಕಟಿಂಗ್ ಮಾಡಿ ಅದರಲ್ಲಿ ಕ್ರಾಫ್ಟ್ವರ್ಕ್ ಮಾಡ್ತಾಯಿದಾರೆ ಹೂಗಳನ್ನ ಆಗಿರಬಹುದು --

ಇಲ್ಲಿ ಬಾಲಕರ ಅಹ್ ನೋಡಿ ಕ್ರಾಫ್ಟ್ ವರ್ಕ್ ಮಾಡ್ತಿದ್ದಾರೆ ಅವರ ಸಮವಸ್ತ್ರ ಯಾವ ಬಣ್ಣದ್ದಾಗಿದೆ ಅಂದರೆ ನೀಲಿ ಹಾಗೂ ಗುಲಾಬಿ ಮಿಶ್ರಿತದಾಗಿದೆ ನೋಡಿ ಈ ಬಾಲಕರು ಗುಲಾಬಿ ಬಣ್ಣದ ಪೇಪರನ್ನು ಯೂಸ್ ಮಾಡ್ತಾ ಇದ್ದಾರೆ.

ಹಾಗೆ ಇಲ್ಲಿ ಒಬ್ಬ ಪುರೋಹಿತ ಮಂತ್ರ ಪ್ರವಚನ ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಶಿವನ ಪ್ರತಿಮೆಯನ್ನು ಕಾಣುತ್ತೇವೆ ಮಾತೇ ದುರ್ಗಾದೇವಿಯ ಪ್ರತಿಮೆಯನ್ನು ಸಹ ಕಾಣ್ತಾ ಇದ್ದೇವೆ.

ಇಲ್ಲಿ ನೋಡಿ ಯಾವುದೋ ಅಹ್ ವರ್ಕ್ ಮಾಡ್ತಾ ಇದ್ದಾರೆ ಕರಕುಶಲ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಗುಂಪು ಗುಂಪುಗಳಾಗಿ ಅಹ್ ಅದರನ್ನು ಶಿಕ್ಷಕರು ದೂರದಲ್ಲಿ ನಿಂತು ವೀಕ್ಷಿಸುತ್ತಿದ್ದಾರೆ.

ಆ ಗಿಫ್ಟ್ ಗಳು ಗುಲಾಬಿ ಬಣ್ಣದಿಂದ ಪ್ಯಾಕ್ ಆಗಿರುವುದನ್ನು ನಾವು ನೋಡತ್ತೇವೆ ಮುಂಭಾಗದಲ್ಲಿ ಹಲವಾರು ಮಕ್ಕಳು ನಿಂತಿರುವುದನ್ನು ಸಹ ನೋಡತ್ತಾ_